ಹಾಗೆ ಪಕ್ಕದಲ್ಲಿ ಸುಮಾರು ರಾಡ್ ಗಳು ಇದೆ.

ಶಾಪಿಂಗ್ ಮಾಲ್ ಅಲ್ಲಿ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಸೊಪ್ಪುಗಳು ಇದೆ.

ಅದು ಒಳ್ಗಡೆ ಸುಮಾರ್ ಜನ ಬುಕ್ ನೋಡ್ತಿದರೆ.

ಇದರಲ್ಲಿ ಒಬ್ಬ ವ್ಯಕ್ತಿ ಅವರು ಸೆಲ್ಫಿ ತೆಗಿದಿದ್ದಾರೆ.

ಅವ್ರ್ ಪಕ್ಕದಲ್ಲಿ ಒಂದು ರೆಡ್ ಕಲರ್ ಡಿಸ್ಕವರ್ ಗಾಡಿ ಕಾಣಸ್ತಿದೆ.

ಆ ಮಗು ಎಲ್ಲೋ ಕಲರ್ ಶರ್ಟ್ ಹಾಕಿದ್ದಾನೆ.

ಒಂದು ಬಸ್ಸು ಪ್ರೈವೇಟು ಇನ್ನೊಂದು ಬಸ್ಸು ಕೆ_ಎಸ್_ಆರ್_ಟಿ_ಸಿ .

ಮತ್ತೆ ಆದ್ಮೇಲೆ ಡಿ_ಟಿ_ಡಿ_ಸಿ ಪೋಸ್ಟ್ ಅಂತ ಬರ್ದಿದಾರೆ.

ಆ ಒಳ್ಗಡೆ ಇಬ್ರು ವ್ಯಕ್ತಿಯೋರು ಬುಕ್ ನೋಡ್ತಿದಾರೆ.

ಮತ್ತೆ ಆ ರೋಡ್ ಪಕ್ದಲ್ಲಿ ಎರಡು ಕಾರ್ ಗಳು ಇದೆ.

ಅವರಿಂದೆ ಒಂದು ದೊಡ್ದು ಬ್ಯಾನರ್ ಹಾಕಿದರೆ.

ಆ ಹಾಸ್ಪಿಟಲ್ ಹೆಸ್ರೇ ಸ್ಪರ್ಶ್ ಸೂಪರ್ ಸ್ಪೇಷಾಲಿಟಿ ಹಾಸ್ಪಿಟಲ್ .

ಆ ಬೋರ್ಡ್ ಪಕ್ಕದಲ್ಲಿ ಎರಡು ಪಿಲ್ಲರ್ ಇದೆ.

ಆ ಎಂಟ್ರೆನ್ಸ್ ಒಳಗಡೆ ಒಂದು ದೊಡ್ ಗ್ರೌಂಡ್ ಕಾಣಿಸ್ತಿದೆ.

ಮತ್ತೆ ಇವ್ರು ಹೊಸ ಹೊಸ ಬಟ್ಟೆಗಳು ಹಾಕಿದಾರೆ.

ಪಾರ್ಕಿಂಗ್ ಪಕ್ಕದಲ್ಲಿ ಒಂದು ದೊಡ್ಡ ದೊಡ್ಡ ಪಿಲ್ಲರ್ ಕಾಣಿಸ್ತಿದೆ.

ಅದರಲ್ಲಿ ಒಂದು ವ್ಯಕ್ತಿಯವರು ಬುಕ್ ನೋಡ್ತಿದ್ದಾರೆ.

ಅದ್ರಲ್ಲಿ ಸುಮಾರ್ ಜನಗಳು ಸ್ನಾನ ಮಾಡ್ತಿದ್ದಾರೆ.

ಆ ಕರೆಯತೂ ಒಂದು ಕಟೋರಿ ಒಲಗಡೆ ಐತೆ.

ಇದ್ರಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಿದೆ ಆ ಬಿಲ್ಡಿಂಗ್ ಹೆಸರೇ ಪೂರ್ಣಿಮಾ.

ಆ ಗೇಟ್ ಒಲಗಡೆ ಸುಮಾರು ಮರಗಳು ಇದೆ.

ಹಾ ಗೇಟ್ ಈಚೆ ಎರಡ್ ಗಾಡಿಗಳು ಇದೆ.

ಅವ್ರ್ ಹಿಂದೆ ಸುಮಾರು ಕಪ್ ಗಳು ಕಟೋರಿಗಳು ಇದೆ.

ಜಿಮ್ ಅಲ್ಲಿ ವಾಕಿಂಗ್ ಈಕ್ವಪ್ಮೆಂಟ್ ಮಷೀನ್ ಗಳು ಇದೆ.

ಇದರಲ್ಲಿ ಬಂದ್ಬಿಟ್ಟಿ ಒಂದು ದೊಡ್ಡು ಪ್ಲ್ಯಾಟ್ ಫಾರ್ಮ್ ಕಾಣಿಸುತ್ತಿದೆ.

ಅಕ್ಕಪಕ್ಕದಲ್ಲಿ ಸುಮಾರು ಚೇರ್ ಗಳು ಇದೆ.

ಪಕ್ಕದಲ್ಲಿ ಒಂದು ದೊಡ್ಡ ಗೇಟ್ ಇದೆ.

ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಸ್ಟ್ಯಾಚ್ಯು ಕಟ್ಟಿದ್ದಾರೆ.